ಬಿಳಿ ಬಣ್ಣವನ್ನು ಹೊಡೆಯಲಾಗಿದೆ ಅಲ್ಲಿ ಎ.ಟಿ.ಎಂ. ಮೆಷಿನ್‌ ಇದ್ದು ಒಳಗಡೆ ತುಂಬಾ ಜನ ವ್ಯಕ್ತಿಗಳು ನಿಂತಿದ್ದಾರೆ. ಆ ವ್ಯಕ್ತಿಗಳು--

ಇಲ್ಲಿ ನಾವು ಒಂದು ವಿಡಿಯೋನಾ ನೋಡಬಹುದು ಸ್ಟ್ರೇಸ್‌ಕೇಸ್‌ ಗೆ ಹಸಿರು ಗಿಡಗಳನ್ನು ಹಾಕಲಾಗಿದೆ ಹಾಗೂ ಲೈಟ್‌ ಗಳಿಂದ ಅಲಂಕಾರ ಮಾಡಲಾಗಿದೆ ಅಲ್ಲಿ ಒಬ್ಬ ಏನೋ ತಿಂತಿದ್ದಾನೆ ಇಲ್ಲಿ ಒಬ್ಬ ಹೆಂಗಸು ಜೊತೆ ತಿಂತಿದ್ದಾನೆ ಒಳಭಾಗದಲ್ಲಿ ಲೈಟ್‌ ಗಳನ್ನು ಹಾಕಲಾಗಿದೆ.

ಇಲ್ಲಿ ಎರಡು ದೇವರ ಮೂರ್ತಿಗಳು ಇದೆ ಅದು ಜನರಿಗೆ ಆರ್ಶೀವಾದ ಮಾಡುತ್ತಿದೆ ಹಿಂದೆ ಕಬ್ಬಿಣದ ರಾಡುಗಳಿವೆ ಹಸಿರು ಬಣ್ಣದಿಂದ ಕಾಣುತ್ತಿದೆ ಅದರ ಸುತ್ತಮುತ್ತಲೂ ಕತ್ತೆಲೆಯಿಂದ ಕೋಣೆ ಆಗಿದ್ದು ಮುಂದೆ ಒಂದು ಟೇಬಲ್‌ ಮೇಲೆ ಇದನ್ನು ನಿರ್ಮಿಸಲಾಗಿದೆ ಕೆಳಗಡೆ ಒಂದು ಕೆಂಪು ಕಾರ್‌ಪೇಟ್‌ ಕಾಣ್ತಾ ಇದೆ.